ಇಲ್ಲಿ ಒಬ್ಬ ಮನುಷ್ಯ ಇದ್ದಾನೆ ಆತರ ಡಾನ್ಸ್ ಅಂದ್ರು ನ್ರತ್ಯ ತರ ಡಾನ್ಸ್ ಮಾಡ್ತಿದ್ದಾನೆ .

ಇದರಲ್ಲಿ ಅಕ್ಕ ಪಕ್ಕ ಅಂಗಡಿಗಳಿವೆ ಮಸೂದಿ ಎಂದರೆ ಅಜ್ಹ ಹೇಳುವುದು --

ಅಕ್ಕ ರೋಡಿನ ಪಕ್ಕ ಗಿಡ ಮರಗಳು ಕಾಣುತ್ತವೆ ಮತ್ತು ಅದರಲ್ಲಿ ಒಂದು ಪಿಕ್ಚರ್ ಇದೆ.

ಇಲ್ಲಿ ಸ್ವಿಮ್ಮಿಂಗ್ ಫೂಲ್ ನೀರು ತೆಳಗ್ ಮ್ಯಾಗಿನಿಂದ ತೆಳಗ್ ಹರಿಯುತ್ತದೆ.

ಅಲ್ಲಿ ಪೊಲೀಸರು ಹಲವಾರು ಜನರುಗಳನ್ನು ಎ.ಟಿ.ಎಂ ಅನ್ನು ಅಥವಾ --

ಇಲ್ಲಿ ಒಂದು ಗೇಟ್ ಇದೆ ಗೇಟಿ ನ ಒಳಗೆ ಮನುಷ್ಯರಿದ್ದಾರೆ ಮನುಷ್ಯರು ಹೊರಟಿದ್ದಾರೆ.

ಒಂದು ದೊಡ್ಡದಾದ ಬಿಲ್ಡಿಂಗ್ ತರ ಇದೆ ಗೇಟಿ ನ ಮುಂದೆ ಗಿಡಗಳು ಮರಗಳು ಇವೆ .

ಮತ್ತು ಶಾಂತಿಯನು ಮಾಡಲು ಹಲವಾರು ಜನರು ಬರುತ್ತಾರೆ ಇಲ್ಲಿ.

ಇಲ್ಲಿ ಒಂದು ದೊಡ್ಡದು ವಿಶ್ವ ವಿದ್ಯಾಲಯದ ವಿಶ್ವವಿದ್ಯಾಲಯ ತರ ಒಂದು ಕಾಲೇಜ್ ತರ ಇದೆ ಬಿಲ್ಡಿಂಗ್ ಉ --

ವೆಹಿಕಲ್ ಗಳು ಇದ್ದರೆ. ಒಂದು ಒಂದು ಮೂರ್ತಿ ಇದೆ. ಇದು ಕಿಡಕಿಗಳು ಕಾಣುತ್ತವೆ. ಎ.ಸಿ ಇದೆ. ಅಹ್ ಗಿಡಗಳ್ ಗಿಡ ಮರಗಳ ಇವೆ.

ಹಮ್ಮ್ ಮತ್ತು ಇದು ಕಲ್ಲಿನಿಂದ ಕಟ್ಟಿರುವ ದೊಡ್ಡ್ --

ಇದು ಒಂದು ಒಂದ್ ಫೋಟೋ ಸ್ಟುಡಿಯೋ ತರ ಅಂಗಡಿ ಇದೆ.

ಅಂಗಡಿಯಲ್ಲಿ ಫೋಟೋ ಸ್ಟುಡಿಯೋ ತರ ಫೋಟೋಗಳನ್ನು ತೆಗೆದು ಅಂಗಡಿಗಳು ಮಾಡುತ್ತಾರೆ ಮತ್ತು ಅಲ್ಲಿ --

ಕಾಲದ ಬ್ರಹತ್ ಬಂಡೆ ಯಿಂದ ಕಟ್ಟಿರುವ ಕಾಮನ್ ಇದು.

ಹಲವಾರು ಜನ ಜನಗಳು ಶಾಪಿಂಗ್ ಮಾಡೋಕೆ ಹೋಗುತ್ತಾರೆ ಕುದುರೆ ಟಾಂಗಾ ಅಂತ ಒಂದು --

ಗೋಲ್ಡ್ ಅಂಗಡಿ ಇದೆ ಮತ್ತು ಮನುಷ್ಯರುಗಳು ಮನುಷ್ಯರು ಜನರು ಎಲ್ಲರು --

ಆಹ್ಹ್ ಇದು ಒಂದು ದೊಡ್ಡದು ಇದಾಗಿದೆ ಪೆಟ್ರೋ ಪಂಪ್ --

ಅವ್ರು ಒಂದು ಚೆಸ್ ಟೈಪ್ ಎಲ್ಲರು ಕೈ ಮೂವರು ಕೈ ಹಿಡಿದು --

ಗಿಡ ಮರಗಳು ಇವೆ ಇವು ಶಿಲ್ಪಿಗಳು ಕೆತ್ತಿರುವ ಮೂರ್ತಿ ತರ ಇದೆ .

ಇದು ಒಂದು ರೂಮ್ ಇದೆ ರೂಮಲ್ಲಿ ಚೇರ್ಗಳಿವೆ .

ಮತ್ತು ವಾಷಿಂಗ್ ಮಷೀನ್ ಕೂಲರ್ ಎಲ್ಲ ಇದೆ ಒಂದು ಟೇಬಲ್ ಇದೆ ಟೇಬಲ್ ಅಲ್ಲಿ --

ಬಾಸ್ ತಗೊಳ್ಳಿ ಇದು ಸುಂದರವಾದ ಒಂದು ಕಟ್ಟಡ ತರ ಬಿಲ್ಡಿಂಗ್ ತರ ಇದೆ.

ಮತ್ತು ಮನುಷ್ಯರನ್ನು ಕೂತ್ ಕೂತಿದ್ದಾರೆ ಇದು ಒಂದು ಬ್ಯಾಂಕ್ ಕಂಪ್ಯೂಟರ್ ಸೆಂಟರ್ ತರ ಇದೆ.

ಇಲ್ಲಿ ಒಂದು ಜಿಮ್ ಜಿಮ್ ತರ ಇದೆ.

ಮತ್ತು ಟೈರ್ ಗಳಿವೆ ಮತ್ತು ದೊಡ್ಡದಾದ ಜಿಮ್ ತರ ಇದೆ ಅಂದ್ರೆ ಜಿಮ್ಮೆ --

ಇದು ಒಂದು ಫ್ರುಇಟ್ಸ್ ಅಂಗಡಿ ಇದೆ ಫ್ರುಇಟ್ಸ್ ಅಂಗಡಿಯಲ್ಲಿ ತರ ತರ ಹಣ್ಣುಗಳಿವೆ ಬಾಳೆಹಣ್ಣು ಸೇಬುಹಣ್ಣು --

ಒಂದು ಯಾವದಾದ್ರು ಒಂದು ಆಜ್ ಏನೇನೋ ಸಮಸ್ಯೆ ಗಳು ಇದ್ರೆ ಪೊಲೀಸ ಅರು ಜನರನ್ನು ಒಟ್ಟು ಗುಡಿದ್ದಾರೆ.

ಇಲ್ಲಿ ಒಂದು ಸ್ಟೇಜ್ ಇದೆ ಸ್ಟೇಜ್ ಅಲ್ಲಿ ಹತ್ತಿರ ಮನುಷ್ಯರು ನಿಂತರೆ ಒಬ್ಬ --

ಇಲ್ಲಿ ಒಂದು ಎಲಿಫೆಂಟ್ ಇದೆ ಎಲಿಫೆಂಟ್ ಹತ್ರ ಒಬ್ಬ ಸೊಂಡಿಲ ಮೇಲೆ ಒಬ್ಬ ವಿಮೆನ್ --

ಆಹ್ಹ್ ಸಿಮೆಂಟಿನಿಂದ ಕಟ್ಟಿದ ಪ್ರಾಣಿಯಾಗಿದೆ ಎಲಿಫೆಂಟ್ .

ಇದು ಒಂದು ದೊಡ್ಡದಾದ ಸುಂದರವಾದ ಪಾರ್ಕ್ ಇದೆ. ಪಾರ್ಕ್ ಅಲ್ಲಿ ಗಿಡ ಮರಗಳಿವೆ.

ಮತ್ತು ಷೋರೂಮ್ ನಿಂದ ತಂದಿರುವ ಕಾರು ಕಾಣುತ್ತದೆ.

ಆಕಾಶ ನೀಲಿ ತರ ನೀರನ್ನು ಕಂಡುಬರುತ್ತದೆ. ಕಲ್ಲುಗಳು ಮತ್ತು --

ಆದಲ್ಲಿ ಹಚ್ಚ ಹಸಿರಾದ ಹುಲ್ಲುಗಳಿವೆ ಗಿಡ ಮರಗಳಿವೆ ಮತ್ತು ನೋಡಲು ಸುಂದರವಾಗಿ ಕಾಣುವ ಜಿಂಕೆಗಳಿವೆ.

ಇದೆ ನೋಡಲು ಒಂದು ಕಂಬ ಇದೆ ಕಂಬಕ್ಕೆ ಕೆತ್ತಿರುವ --

ಆಹ್ಹ್ ಒಂದು ಗೋಲಾಕಾರದ ಕಂಬ ಇದೆ ಕೆತ್ತಿರುವ ಮೂರ್ತಿಗಳು ಕಾಣುತ್ತವೆ.

ಮತ್ತು ಅಲ್ಲಿ ಗಿಡ ಮರಗಳು ಇವೆ ಸುತ್ತ ಮುತ್ತಲು ನೀರು --

ಬಸ್ಸು ಕಾರು ಎಲ್ಲ ಮುಳುಗಿ ಮುಳುಗಿ ಹೋಗುತ್ತವೆ ಕಾಣು ಮನುಷ್ಯರನ್ನು ಮುಳುಗೋ ತರ ಕಾಣುತ್ತಾರೆ.

ಸುಂದರವಾದ ಗಣಪತಿಯನ್ನು ಕೆತ್ತ ಶಿಲ್ಪಿಗಳು ಕೆತ್ತಿರುವ ಮೂರ್ತಿ ಇದೆ.